c ಮತ್ತು c ನಲ್ಲಿ ಸ್ಟ್ರಿಂಗ್ಸ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಟ್ರಿಂಗ್ ಎಂದರೇನು
ಸ್ಟ್ರಿಂಗ್ ಅನ್ನು ಡಿಕ್ಲೇರ್ ಮಾಡುವ ಬಗೆ ಸ್ಟ್ರಿಂಗ್ ಅನ್ನು ಇನಿಶಿಯಲೈಸ್ ಮಾಡುವ ಬಗೆ ಸ್ಟ್ರಿಂಗ್ ಅನ್ನು ಉಪಯೋಗಿಸಿ ಕೆಲವು ಉದಾಹರಣೆಗಳು
ಸಾಮಾನ್ಯವಾಗಿ ಆಗುವ ಕೆಲವು ಎರರ್ ಗಳನ್ನೂ ಮತ್ತು ಅವುಗಳನ್ನು ಬಗೆಹರಿಸುವ ರೀತಿಯನ್ನೂ ನೋಡೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1104 ನೇ ಆವೃತ್ತಿ ಮತ್ತು ಜಿಸಿಸಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಸ್ಟ್ರಿಂಗ್ ಗೆ ಪೀಠಿಕೆಯೊಂದಿಗೆ ಆರಂಭಿಸೋಣ
ಸ್ತ್ರಿಂಗ್ ಎಂಬುದು ಒಂದು ಡಾಟಾ ಐಟಮ್
ಇದರಲ್ಲಿ ಹಲವು ಕ್ಯಾರೆಕ್ಟರ್ ಗಳು ಕ್ರಮದಲ್ಲಿ ಜೋಡಿಸಲ್ಪಟ್ಟಿರುತ್ತವೆ
ಸ್ಟ್ರಿಂಗ್ ನ ಗಾತ್ರವು ಯಾವಾಗಲೂ ಸ್ಟ್ರಿಂಗ್ ನ ಉದ್ದ ಪ್ಲಸ್ ಒಂದು ಆಗಿರುತ್ತದೆ
ಈಗ ಸ್ಟ್ರಿಂಗ್ ಅನ್ನು ಡಿಕ್ಲೇರ್ ಮಾಡುವ ಬಗೆಯನ್ನು ಹೇಳುತ್ತೇನೆ
ಇದರ ಸಿಂಟ್ಯಾಕ್ಸ್ ಹೀಗಿದೆ160 ಕೇರ್ ಸ್ಟ್ರಿಂಗ್ ನ ಹೆಸರು ಮತ್ತು ಗಾತ್ರ
ಕೇರ್ ಎಂಬುದು ಡಾಟಾ ಟೈಪ್ ಸ್ಟ್ರಿಂಗ್ ನ ಹೆಸರು ಎಂಬುದು ಸ್ಟ್ರಿಂಗ್ ಗೆ ನಾವು ಕೊಡುವ ಹೆಸರು ಮತ್ತು ಇಲ್ಲಿ ನಾವು ಗಾತ್ರವನ್ನು ಕೊಡಬಹುದು
ಉದಾಹರಣೆಗೆ ಇಲ್ಲಿ ನಾವು ಹತ್ತು ಸೈಸ್ ನ ನೇಮ್ಸ್ ಎಂಬ ಕ್ಯಾರೆಕ್ಟರ್ ಸ್ಟ್ರಿಂಗ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ
ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಟೈಪ್ ಮಾಡಿದ್ದೇನೆ ಅದನ್ನು ಒಪನ್ ಮಾಡುತ್ತೇನೆ
ನಮ್ಮ ಫೈಲ್ ನ ಹೆಸರು ಸ್ಟ್ರಿಂಗ್ ಡಾಟ್ ಸಿ ಎಂಬುದನ್ನು ಗಮನಿಸಿ
ಈ ಪ್ರೊಗ್ರಾಮ್ ನಲ್ಲಿ ನಾವು ಯೂಸರ್ ಇಂದ ಒಂದು ಶಬ್ದವನ್ನು ಇನ್ಪುಟ್ ಆಗಿ ಪಡೆದು ಅದನ್ನು ಪ್ರಿಂಟ್ ಮಾಡುತ್ತೇವೆ
ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ಇವು ನಮ್ಮ ಹೆಡರ್ ಫೈಲ್ ಗಳು
ಇಲ್ಲಿ ಸ್ಟ್ರಿಂಗ್ ಡಾಟ್ ಹೆಚ್ stringಹ್ ಎಂಬುದು ಸ್ಟ್ರಿಂಗ್ ಅನ್ನು ಉಪಯೋಗಿಸಲು ಬೇಕಾದ ಸ್ಟ್ರಿಂಗ್ ನ ಡಿಕ್ಲರೇಶನ್ ಫಂಕ್ಷನ್ ಮತ್ತು ಕಾನ್ಸ್ಟಂಟ್ ಗಳನ್ನು ಹೊಂದಿರುತ್ತದೆ
ನಾವು ಸ್ಟ್ರಿಂಗ್ ಅನ್ನು ಉಪಯೋಗಿಸುವಾಗಲೆಲ್ಲ ಈ ಹೆಡರ್ ಫೈಲ್ ಅನ್ನು ಸೇರಿಸಿಕೊಳ್ಳಬೇಕು
ಇದು ನಮ್ಮ ಮೈನ್ ಫಂಕ್ಷನ್
ಇಲ್ಲಿ ನಾವು ಮೂವತ್ತು ಗಾತ್ರದ ಎಸ್ ಟಿ ಆರ್ ನೇಮ್ ಎಂಬ ಸ್ಟ್ರಿಂಗ್ ಅನ್ನು ಡಿಕ್ಲೇರ್ ಮಾಡುತ್ತಿದ್ದೇವೆ
ಇಲ್ಲಿ ನಾವು ಒಂದು ಶಬ್ದವನ್ನು ಯೂಸರ್ ಇಂದ ಪಡೆಯುತ್ತಿದ್ದೇವೆ
ಸ್ಟ್ರಿಂಗ್ ಅನ್ನು ರೀಡ್ ಮಾಡಲು ಪರ್ಸೆಂಟ್ ಎಸ್ಸ್ ಎಂಬ ಫಾರ್ಮ್ಯಾಟ್ ಸ್ಪೆಸಿಫೈರ್ ನೊಂದಿಗೆ ಸ್ಕ್ಯಾನ್ ಎಫ್ ಫಂಕ್ಷನ್ ಅನ್ನು ಉಪಯೋಗಿಸಬಹುದು
ಸ್ಟ್ರಿಂಗ್ ನೊಡನೆ ಸ್ಪೇಸ್ ಗಳನ್ನು ಸೇರಿಸಿಕೊಳ್ಳಲು ನಾವು ಕ್ಯಾರೆಟ್ ಸೈನ್ ಮತ್ತು ಸ್ಲ್ಯಾಶ್ ಎನ್ ಅನ್ನು ಉಪಯೋಗಿಸುತ್ತಿದ್ದೇವೆ
ನಂತರ ನಾವು ಸ್ಟ್ರಿಂಗ್ ಅನ್ನು ಪ್ರಿಂಟ್ ಮಾಡುತ್ತೇವೆ ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್
ಈಗ ಸೇವ್ ಅನ್ನು ಒತ್ತಿ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ stringಸಿಎ ಸ್ಪೇಸ್ -o ಹೈಫನ್ ಒ ಸ್ಪೇಸ್ ಸ್ಟ್ರ್ ಎಸ್ ಟಿ ಆರ್ ಎಂದು ಟೈಪ್ ಮಾಡಿ ಮತ್ತು Enter ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು str ಡಾಟ್ ಸ್ಲ್ಯಾಶ್ ಎಸ್ ಟಿ ಆರ್ ಎಂದು ಟೈಪ್ ಮಾಡಿ
ಈಗ Enter ಅನ್ನು ಒತ್ತಿ
Enter ಥೆ stringಎಂಟರ್ ದ ಸ್ಟ್ರಿಂಗ್ ಎಂದು ಇಲ್ಲಿ ತೋರಿಸುತ್ತದೆ
ನಾನು ಟಾಲ್ಕ್ ಟಿಒ A ಟೀಚರ್ ಟಾಕ್ ಟು ಅ ಟೀಚರ್ ಎಂದು ಟೈಪ್ ಮಾಡುತ್ತೇನೆ
ಈಗ enter ಅನ್ನು ಒತ್ತಿ
ಥೆ ಸ್ಟ್ರಿಂಗ್ ಇಸ್ ದ ಸ್ಟ್ರಿಂಗ್ ಈಸ್ ಟಾಲ್ಕ್ ಟಿಒ A ಟೀಚರ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ನಮ್ಮ ಸ್ಲೈಡ್ ಗೆ ಹಿಂತಿರುಗೋಣ
ಇಲ್ಲಿಯವರೆಗೆ ನಾವು ಸ್ಟ್ರಿಂಗ್ ನ ಡಿಕ್ಲರೇಶನ್ ಬಗೆಗೆ ಚರ್ಚಿಸಿದೆವು
ಈಗ ಸ್ಟ್ರಿಂಗ್ ಅನ್ನು ಹೇಗೆ ಇನಿಶಿಯಲೈಸ್ ಮಾಡುವುದೆಂದು ಚರ್ಚಿಸೋಣ
ಇದಕ್ಕೆ ಸಿಂಟ್ಯಾಕ್ಸ್ ಹೀಗಿದೆ160 ಚಾರ್ var namesize ಸ್ಟ್ರಿಂಗ್ ಕೇರ್ ವೇರ್ ನೇಮ್ ಸೈಸ್ ಈಸ್ ಈಕ್ವಲ್ ಟು ಸ್ಟ್ರಿಂಗ್ ಉದಾಹರಣೆಗೆ ಇಲ್ಲಿ ನಾವು ಹತ್ತು ಸೈಸ್ ನ ನೇಮ್ ಎಂಬ ಕ್ಯಾರಕ್ಟರ್ ಸ್ಟ್ರಿಂಗ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ ಮತ್ತು priyaಪ್ರಿಯ ಎಂಬುದು ನಮ್ಮ ಸ್ಟ್ರಿಂಗ್
ಮತ್ತೊಂದು ಸಿಂಟ್ಯಾಕ್ಸ್ ಹೀಗಿದೆ160 ಚಾರ್ var name S ಟ್ ರ್ ಇ ನ್ g ಕೇರ್ ವೇರ್ ನೇಮ್ ಈಸ್ ಈಕ್ವಲ್ ಟು ಸಿಂಗಲ್ ಕೋಟ್ಸ್ ಒಳಗೆ ಸ್ಟ್ರಿಂಗ್ ಉದಾಹರಣೆಗೆ ಚಾರ್ names10 ಕೇರ್ ನೇಮ್ಸ್ ಹತ್ತು ಈಸ್ ಈಕ್ವಲ್ ಟು ಸಿಂಗಲ್ ಕೋಟ್ಸ್ ನ ಒಳಗೆ priyaಪ್ರಿಯ ನಾನೀಗ ಮೊದಲನೇ ಸಿಂಟ್ಯಾಕ್ಸ್ ಅನ್ನು ಹೇಗೆ ಉಪಯೋಗಿಸುವುದೆಂದು ಉದಾಹರಣೆಯೊಂದಿಗೆ ತೋರಿಸುತ್ತೇನೆ
ಎಡಿಟರ್ ಗೆ ಹಿಂದಿರುಗಿ
ನಾವು ಒಂದು ಮಾದರಿ ಉದಾಹರಣೆಯನ್ನು ನೋಡೋಣ
ಮೊದಲು ನಿಮ್ಮ ಕೀಬೋರ್ಡ ನಲ್ಲಿ shift Ctrl ಮತ್ತು s ಕೀ ಗಳನ್ನು ಒಮ್ಮೆಗೇ ಒತ್ತಿ
ಈಗ ಫೈಲ್ ಅನ್ನು ಸ್ಟ್ರಿಂಜಿನಿಷಿಯಲೈಜ್ ಸ್ಟ್ರಿಂಗ್ ಇನಿಶಿಯಲೈಸ್ ಎಂಬ ಹೆಸರಿನಿಂದ ಸೇವ್ ಮಾಡಿ
ಈಗ ಸೇವ್ ಅನ್ನು ಒತ್ತಿ
ಈಗ ನಾವು ಸ್ಟ್ರಿಂಗ್ ಅನ್ನು ಇನಿಶಿಯಲೈಸ್ ಮಾಡುತ್ತಿದ್ದೇವೆ
ಹಾಗಾಗಿ ಐದನೆ ಲೈನ್ ನಲ್ಲಿಈಸ್ ಈಕ್ವಲ್ ಟು ಮತ್ತು ಡಬಲ್ ಕೋಟ್ಸ್ ನ ಒಳಗೆ ಸ್ಪೋಕನ್ ಟ್ಯೂಟೋರಿಯಲ್ ಸ್ಪೋಕನ್ ಟ್ಯುಟೋರಿಯಲ್ ಎಂದು ಟೈಪ್ ಮಾಡಿ
ಈಗ ಸೇವ್ ಅನ್ನು ಒತ್ತಿ
ಈಗ ನಾವು ಸ್ಟ್ರಿಂಗ್ ಅನ್ನು ಪ್ರಿಂಟ್ ಮಾತ್ರ ಮಾಡುತ್ತಿರುವುದರಿಂದ ಈ ಎರಡು ಲೈನ್ ಗಳನ್ನು ತೆಗೆಯಿರಿ
ಸೇವ್ ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂದಿರುಗಿ
ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ stringinitializeಸಿಎ ಸ್ಟ್ರಿಂಗ್ ಇನಿಶಿಯಲೈಸ್ ಡಾಟ್ ಸಿ ಸ್ಪೇಸ್ -oಹೈಫನ್ ಒ ಸ್ಪೇಸ್ ಸ್ಟ್ರ್2 ಎಸ್ ಟಿ ಆರ್ ಟು ಎಂದು ಟೈಪ್ ಮಾಡಿ
stringಸಿಎ ಫೈಲ್ ನ ಔಟ್ ಪುಟ್ ಪ್ಯಾರಾಮೀಟರ್ ಅನ್ನು ಓವರ್ ರೈಟ್ ಮಾಡದಿರಲು ಇಲ್ಲಿ ಸ್ಟ್ರ್2 ಎಂದು ಬರೆದಿದ್ದೇವೆ
enter ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು str2ಡಾಟ್ ಸ್ಲ್ಯಾಶ್ ಎಸ್ ಟಿ ಆರ್ ಟು ಎಂದು ಟೈಪ್ ಮಾಡಿ enter ಅನ್ನು ಒತ್ತಿ
ಥೆ ಸ್ಟ್ರಿಂಗ್ isದ ಸ್ಟ್ರಿಂಗ್ ಈಸ್ spoken ಟ್ಯೂಟೋರಿಯಲ್ ಸ್ಪೋಕನ್ ಟ್ಯುಟೋರಿಯಲ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ನಾವು ಎದುರಿಸುವ ಕೆಲವು ಸಾಮಾನ್ಯ ಎರರ್ ಗಳನ್ನು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂದಿರುಗಿ
ಇಲ್ಲಿ ಸ್ಟ್ರಿಂಗ್ ನ ಬದಲು ಸ್ಟಿಂಗ್ ಎಂದು ಟೈಪ್ ಮಾಡಿದೆವು ಎಂದೆಣಿಸಿ
ಈಗ ಸೇವ್ ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂದಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ
ನಾವು ಒಂದು ಎರರ್ ಅನ್ನು ನೋಡಬಹುದು
stingh ನೋ ಸುಚ್ ಫೈಲ್ ಒರ್ ಡೈರೆಕ್ಟರಿ ಸ್ಟಿಂಗ್ ಡಾಟ್ ಹೆಚ್ ನೊ ಸಚ್ ಫೈಲ್ ಆರ್ ಡೈರೆಕ್ಟರಿ ಕಂಪೈಲೇಷನ್ terminatedಕಂಪೈಲೇಶನ್ ಟರ್ಮಿನೇಟೆಡ್
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಈ ಎರರ್ ಬರಲು ಕಾರಣ ಸ್ಟಿಂಗ್ ಡಾಟ್ ಹೆಚ್ ಎಂಬ ಹೆಡರ್ ಫೈಲ್ ಅನ್ನು ಕಂಪೈಲರ್ ಗೆ ಹುಡುಕಲು ಸಾಧ್ಯವಾಗಿಲ್ಲ
ಹಾಗಾಗಿ ಈ ಎರರ್ ತೋರಿಸುತ್ತಿದೆ
ಈ ಎರರ್ ಅನ್ನು ಸರಿಪಡಿಸೋಣ
ಇಲ್ಲಿ ಆರ್ ಅನ್ನು ಟೈಪ್ ಮಾಡಿ
ಈಗ ಸೇವ್ ಅನ್ನು ಒತ್ತಿ
ಪುನಃ ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂದಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡಿ
ಹೌದು ಇದು ಕೆಲಸ ಮಾಡುತ್ತಿದೆ
ಈಗ ಮತ್ತೊಂದು ಸಾಮಾನ್ಯವಾಗಿ ಆಗುವ ಎರರ್ ಅನ್ನು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂದಿರುಗಿ
ಇಲ್ಲಿ ಕೇರ್ ನ ಬದಲು ಇಂಟ್ ಎಂದು ಟೈಪ್ ಮಾಡಿದೆ ಎಂದೆಣಿಸಿ
ಈಗ ಸೇವ್ ಅನ್ನು ಒತ್ತಿ
ಈಗ ಏನಾಗುತ್ತದೆ ಎಂದು ನೋಡೋಣ
ನಮ್ಮ ಟರ್ಮಿನಲ್ ಗೆ ಹಿಂದಿರುಗಿ
ಪ್ರಾಂಪ್ಟ್ ಅನ್ನು ಕ್ಲಿಯರ್ ಮಾಡೋಣ
ಮೊದಲಿನಂತೆ ಕಂಪೈಲ್ ಮಾಡಿ
ನಾವು ಒಂದು ಎರರ್ ಅನ್ನು ನೋಡಬಹುದು
ವೈಡ್ ಕ್ಯಾರೆಕ್ಟರ್ ಅರ್ರೇ ಇನಿಶಿಯಲೈಜ್ಡ್ ಫ್ರಾಮ್ non ವೈಡ್ ಸ್ಟ್ರಿಂಗ್ ವೈಡ್ ಕ್ಯಾರಕ್ಟರ್ ಅರೇ ಇನಿಶಿಯಲೈಸ್ಡ್ ಫ್ರಮ್ ನಾನ್ ವೈಡ್ ಸ್ಟ್ರಿಂಗ್
format160s ಎಕ್ಸ್ಪೆಕ್ಟ್ಸ್ ಆರ್ಗ್ಯುಮೆಂಟ್ ಒಎಫ್ ಟೈಪ್ ಚಾರ್ ಬಟ್ ಆರ್ಗ್ಯುಮೆಂಟ್ 2 ಹಾಸ್ ಟೈಪ್ intಫಾರ್ಮ್ಯಾಟ್ ಪರ್ಸೆಂಟ್ ಎಸ್ ಎಕ್ಸ್ಪೆಕ್ಟ್ಸ್ ಆರ್ಗ್ಯುಮೆಂಟ್ ಆಫ್ ಟೈಪ್ ಕೇರ್ ಬಟ್ ಆರ್ಗ್ಯುಮೆಂಟ್ ಟು ಹ್ಯಾಸ್ ಟೈಪ್ ಇಂಟ್
ನಮ್ಮ ಪ್ರೊಗ್ರಾಮ್ ಗೆ ಹಿಂತಿರುಗಿ
ಏಕೆಂದರೆ ನಾವು ಪರ್ಸೆಂಟ್ ಎಸ್ ಅನ್ನು ಸ್ಟ್ರಿಂಗ್ ಗೆ ಫಾರ್ಮ್ಯಾಟ್ ಸ್ಪೆಸಿಫೈರ್ ಆಗಿ ಉಪಯೋಗಿಸಿದ್ದೇವೆ ಮತ್ತು ಇದನ್ನು ನಾವು ಇಂಟಿಜರ್ ಡೇಟಾ ಟೈಪ್ ಇಂದ ಇನಿಶಿಯಲೈಸ್ ಮಾಡುತ್ತಿದ್ದೇವೆ
ಈ ಎರರ್ ಅನ್ನು ಸರಿಪಡಿಸೋಣ
ಇಲ್ಲಿ ಕೇರ್ ಎಂದು ಟೈಪ್ ಮಾಡಿ
ಸೇವ್ ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂದಿರುಗಿ
ಮೊದಲಿನಂತೆ ಕಂಪೈಲ್ ಮಾಡಿ ಮೊದಲಿನಂತೆ ಎಕ್ಸಿಕ್ಯೂಟ್ ಮಾಡಿ
ಹೌದು ಇದು ಕೆಲಸ ಮಾಡುತ್ತಿದೆ
ಈಗ ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುವುದೆಂದು ನೋಡೋಣ
ನಮ್ಮ ಪ್ರೊಗ್ರಾಮ್ ಗೆ ಹಿಂದಿರುಗಿ
ನಮ್ಮ stringcಸ್ಟ್ರಿಂಗ್ ಡಾಟ್ ಸಿ ಫೈಲ್ ಅನ್ನು ಒಪನ್ ಮಾಡೋಣ
ನಾವು ಇಲ್ಲಿ ಕೋಡ್ ಅನ್ನು ಬದಲಾಯಿಸೋಣ
ಮೊದಲು ನಿಮ್ಮ ಕೀಬೋರ್ಡ ನಲ್ಲಿ shift Ctrl ಮತ್ತು s ಕೀ ಗಳನ್ನು ಒಮ್ಮೆಗೇ ಒತ್ತಿ
ಈಗ ಫೈಲ್ ಅನ್ನು ಡಾಟ್ ಸಿಪಿಪಿ ಎಂಬ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ ಮತ್ತು ಸೇವ್ ಅನ್ನು ಒತ್ತಿ
ಈಗ ಹೆಡರ್ ಫೈಲ್ ಅನ್ನು ಐಒಸ್ಟ್ರೀಮ್ ಎಂದು ಬದಲಾಯಿಸೋಣ
ಯೂಸಿಂಗ್ ಸ್ಟೇಟ್ಮೆಂಟ್ ಅನ್ನು ಸೇರಿಸೋಣ
ಈಗ ಸೇವ್ ಅನ್ನು ಒತ್ತಿ
ಈಗ ಈ ಡಿಕ್ಲರೇಶನ್ ಅನ್ನು ತೆಗೆಯೋಣ ಮತ್ತು ಸ್ಟ್ರಿಂಗ್ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡೋಣ
ಸ್ಟ್ರಿಂಗ್ ಸ್ಪೇಸ್ ಎಸ್ ಟಿ ಆರ್ ನೇಮ್ ಸೆಮಿಕೋಲನ್ಸ್ಟ್ರಿಂಗ್ ಸ್ಟ್ರ್ನೇಮ್ ಎಂದು ಟೈಪ್ ಮಾಡಿ
ಸೇವ್ ಅನ್ನು ಒತ್ತಿ
ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಬದಲು ಸಿಔಟ್ ಸ್ಟೇಟ್ಮೆಂಟ್ ಅನ್ನು ಟೈಪ್ ಮಾಡಿ
ಇಲ್ಲಿ ಕ್ಲೋಸಿಂಗ್ ಬ್ರಾಕೆಟ್ ಅನ್ನು ತೆಗೆಯಿರಿ
ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅನ್ನು ತೆಗೆದು ಗೆಟ್ ಲೈನ್ ಒಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಮತ್ತು ಬ್ರಾಕೆಟ್ ನ ಒಳಗೆ ಸಿಇನ್ ಎಸ್ ಟಿ ಆರ್ ನೇಮ್ getlinecinಸ್ಟ್ರ್ನೇಮ್ ಎಂದು ಟೈಪ್ ಮಾಡಿ
ಕೊನೆಯಲ್ಲಿ ಸೆಮಿಕೊಲನ್ ಅನ್ನು ಟೈಪ್ ಮಾಡಿ
ಈಗ ಪುನಃ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಬದಲು ಸಿಔಟ್ ಸ್ಟೇಟ್ಮೆಂಟ್ ಅನ್ನು ಬರೆಯಿರಿ
ಫಾರ್ಮ್ಯಾಟ್ ಸ್ಪೆಸಿಫೈರ್ ಮತ್ತು ಸ್ಲ್ಯಾಶ್ ಎನ್ ಅನ್ನು ತೆಗೆಯಿರಿ
ಈಗ ಕೊಮ್ಮ ಅನ್ನು ತೆಗೆಯಿರಿ
ಎರಡು ಓಪನಿಂಗ್ ಆಂಗಲ್ ಬ್ರಾಕೆಟ್ ಗಳನ್ನು ಟೈಪ್ ಮಾಡಿ ಇಲ್ಲಿ ಬ್ರಾಕೆಟ್ ಅನ್ನು ತೆಗೆಯಿರಿ
ಎರಡು ಆಂಗಲ್ ಬ್ರಾಕೆಟ್ ಅನ್ನು ಟೈಪ್ ಮಾಡಿ ಮತ್ತು ಡಬಲ್ ಕೋಟ್ಸ್ ನ ಒಳಗೆ ಬ್ಯಾಕ್ ಸ್ಲ್ಯಾಶ್ ಎನ್ ಅನ್ನು ಟೈಪ್ ಮಾಡಿ
ಮತ್ತು ಸೇವ್ ಅನ್ನು ಒತ್ತಿ
ಇಲ್ಲಿ ನಾವು ಎಸ್ ಟಿ ಆರ್ ನೇಮ್ ಎಂದು ಒಂದು ಸ್ಟ್ರಿಂಗ್ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ
c ನಲ್ಲಿ ನಾವು ಫಾರ್ಮ್ಯಾಟ್ ಸ್ಪೆಸಿಫೈರ್ ಅನ್ನು ಉಪಯೋಗಿಸುವುದಿಲ್ಲವಾದ್ದರಿಂದ ಸ್ಟ್ರ್ನೇಮ್ ಎಂಬುದು ಸ್ಟ್ರಿಂಗ್ ವೇರಿಯೇಬಲ್ ಎಂಬುದು ಕಂಪೈಲರ್ ಗೆ ತಿಳಿಯಬೇಕು
ಇಲ್ಲಿ ಕ್ಯಾರೆಕ್ಟರ್ ಗಳನ್ನು ಅನುಕ್ರಮವಾಗಿ ಪಡೆಯಲು ಗೆಟ್ ಲೈನ್ ಅನ್ನು ಉಪಯೋಗಿಸುತ್ತೇವೆ
ಇದು ಅವುಗಳನ್ನು ಸ್ಟ್ರಿಂಗ್ ಆಗಿ ಇಡುತ್ತದೆ
ಈಗ ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂದಿರುಗಿ
ಪ್ರಾಂಪ್ಟ್ ಅನ್ನು ಕ್ಲಿಯರ್ ಮಾಡೋಣ
ಕಂಪೈಲ್ ಮಾಡಲು g ಸ್ಪೇಸ್ stringcppಸ್ಟ್ರಿಂಗ್ ಡಾಟ್ ಸಿಪಿಪಿ ಸ್ಪೇಸ್ -o ಹೈಫನ್ ಸ್ಪೇಸ್ ಸ್ಟ್ರ್3 ಎಸ್ ಟಿ ಆರ್ ಥ್ರೀ ಎಂದು ಟೈಪ್ ಮಾಡಿ enter ಅನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು str3 ಡಾಟ್ ಸ್ಲ್ಯಾಶ್ ಎಸ್ ಟಿ ಆರ್ ಥ್ರೀ ಎಂದು ಟೈಪ್ ಮಾಡಿ Enter ಅನ್ನು ಒತ್ತಿ
Enter ಥೆ stringಎಂಟರ್ ದ ಸ್ಟ್ರಿಂಗ್ ಎಂದು ತೋರಿಸುತ್ತದೆ
ನಾನು ಟಾಲ್ಕ್ ಟಿಒ A Teacherಟಾಕ್ ಟು ಅ ಟೀಚರ್ ಎಂದು ಕೊಡುತ್ತೇನೆ
ಈಗ Enter ಅನ್ನು ಒತ್ತಿ
ಥೆ ಸ್ಟ್ರಿಂಗ್ ಇಸ್ ಟಾಲ್ಕ್ ಟಿಒ A Teacherದ ಸ್ಟ್ರಿಂಗ್ ಈಸ್ ಟಾಕ್ ಟು ಅ ಟೀಚರ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈ ಔಟ್ ಪುಟ್ ನಮ್ಮ c ಕೋಡ್ ನ ಔಟ್ ಪುಟ್ ನಂತೆಯೇ ಇರುವುದನ್ನು ನಾವು ನೋಡಬಹುದು
ಈಗ ನಮ್ಮ ಸ್ಲೈಡ್ ಗೆ ಹಿಂದಿರುಗಿ
ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು160 ಸ್ಟ್ರಿಂಗ್ ಗಳು ಸ್ಟ್ರಿಂಗ್ ನ ಡಿಕ್ಲರೇಶನ್ ಉದಾಹರಣೆಗೆ ಚಾರ್ strname30 ಕೇರ್ ಎಸ್ ಟಿ ಆರ್ ನೇಮ್ ಥರ್ಟಿ ಸ್ಟ್ರಿಂಗ್ ಅನ್ನು ಇನಿಶಿಯಲೈಸ್ ಮಾಡುವುದು ಉದಾಹರಣೆಗೆ160 ಚಾರ್ strname30 ಟಾಲ್ಕ್ ಟಿಒ A ಟೀಚರ್ ಕೇರ್ ಎಸ್ ಟಿ ಆರ್ ನೇಮ್ ಥರ್ಟಿ ಈಸ್ ಈಕ್ವಲ್ ಟು ಟಾಕ್ ಟು ಅ ಟೀಚರ್ ಎರಡನೇ ಸಿಂಟ್ಯಾಕ್ಸ್ ಅನ್ನು ಉಪಯೋಗಿಸಿ ಸ್ಟ್ರಿಂಗ್ ಅನ್ನು ಪ್ರಿಂಟ್ ಮಾಡಲು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಎನ್ ಎಮ್ ಇ ಐ ಸಿ ಟಿ ಹೈಫನ್ ಇಂಟ್ರೊ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು